ಹಾ ನಾನ್ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಇವತ್ತು ದೀಪಾವಳಿ ಅಲ್ಲ ಹಾಗೆ wish ಮಾಡ್ಲಿಕ್ಕೆ. happy ದೀಪಾವಳಿ. ಹಾ ನಿಮ್ಗೂಸ. ದೀಪಾವಳಿ ಹಬ್ಬದ ಶುಭಾಶಯಗಳು. ಅಹ್ ಮತ್ತ್ ಇವತ್ ಎಲ್ಲ ಗೌಜಿ ಉಂಟಾ?

ಎಂತ ಪಟಾಕಿಯೆಲ್ಲ ಬಿಡ್ಲಿಕ್ಕೆ ಉಂಟಾ?

ಇಲ್ಲ ನಂಗ್ ಹೆದ್ರಿಕೆ ಆಗ್ತದೆ. ಬನ್ನಿ ರ್ಸುರ್ ರ್ಸುರ್ ಕಡ್ಡಿ ಉಂಟಲ್ಲ.

ಇಲ್ಲ. ನಂಗ್ ಅದುಸ ಹೆದ್ರಿಕೆ . ಹಮ್ಮ್ ಹೌದಾ! ಹ.

ನೀವು ಇವಾಗ fresh ಆಗಿ ತೊಕೊಂಡ್ರ dress ಎಲ್ಲಾ. ಹಾ ಹೌದು, ನೀವು?

ಹಾಗೆ ಮತ್ತೆ?

ನಾವು ಏನ್ ಇಲ್ಲ ಸುಮ್ನೆ ಕೂತ್ಕೊಂಡ್ ಇದ್ದೆ. ಈಗ ನಾವು ಎಲ್ಲ ಈಗ ready ಮಾಡಿ ಬಂದದ್ದು ಈಗ.

ಹಾ ಗೋಪೂಜೆ ಅಲ್ಲ ಇವತ್ತು.

ನೀವು ನಿಮ್ಮ. ಆ ಪೂಜೆ ಮಾಡ್ತೀರಾ ಅದು? ಹಾ ಹೌದು, ಮಾಡ್ತೇವೆ ನಾವು.

ನಿಮ್ಮದು ಹೇಗೆ celebration ಇದು. ಆಚರಿಸುದು ಎಲ್ಲಾ ಹಬ್ಬ?

ಅಂದ್ರೆ ಈಗ, ಇನ್, ನಾವ್ ಈಗ ಗಮ್ಮತ್ ಅಲ್ಲಿ ಎಲ್ಲಾ ಮಾಡುದು . ಹ್ಮ್ ಹಾಗೆ. ಪೂಜೆಯೆಲ್ಲ ಮಾಡ್ತೀರಾ? ಹೂ, ಹೌದು. ಸಂಜೆಯಲ್ಲ ಪೂಜೆ ಇರ್ತದೆ ಹಾಗೆ ಆದ್ಮೇಲೆ ಎಲ್ಲಾ ಪಟಾಕಿಯೆಲ್ಲ ಸುಡುದು ಹೂ. ಹ್ಮ್ so ಗಮ್ಮತ್ ಉಂಟು. ಹಾ ಹೌದು, ಗಮ್ಮತ್ ಉಂಟು ಬರ್ತಿರಾದ್ರೆ ಬನ್ನಿ, ನಿಮ್ಗೆಸ ಗಮ್ಮತ್ ಆಗ್ಬೋದು. ಇಲ್ಲ ನಮ್ಮ ಮನೇಲಿಸ ಉಂಟಲ್ಲ ಪೂಜೆ. ಹೌದ ಹಾಗೆ ಮತ್ತೆ.

ಮತ್ ಎಂತ ಹೇಳಿ ಹಬ್ಬ ಎಲ್ಲಾ? . ಹೂ ಹಬ್ಬ, ಹಾ.

Family ಅವ್ರೆಲ್ಲ ಬಂದಿದ್ದಾರಾ? ಹಾಗೆ. ಹಾಗೆ ಈಗ ಎಲ್ಲಾ ಕೆಲಸ ಇರ್ತದಲ್ಲ, ಮತ್ತೆ ಸಂಜೆಯೆಲ್ಲ ಪೂಜೆಯೆಲ್ಲ ಇರ್ತದೆ. ಈಗ ಆಯ್ತು ಕೆಲಸ ಎಲ್ಲಾ ಆಯ್ತು. ಹ್ಮ್ noise sweet ಎಂತ ಮಾಡಿದ್ದೀರಿ?

Sweet ಎಲ್ಲಾ ಪಾಯ್ಸ ಲಾಡು ಎಲ್ಲ ಮಾಡಿದ್ದೇವೆ.

ಅದಿಕ್ಕೆ ಆದ್ರೂಸ ಬನ್ನಿ ನೀವು ತಿನ್ನಲಿಕ್ಕೆ ಬರ್ವ ಹಾ ಆಯ್ತು ಬರ್ವ.

ಪಟಾಕಿಯ ಹೆದ್ರಿಕೆ ಅಲ್ಲ, ಇದಕ್ಕಾದ್ರೂ ಬನ್ನಿ.

ಮತ್ತೆ? ಮತ್ತೆ ಹೇಳಿ ಎಂತ ಹಬ್ಬದೆಲ್ಲ? ಅದೇ ಇವತ್ತು ಹಬ್ಬದೆಲ್ಲ ಗೌ. ಇವತ್ತು ಇನ್ನು ಸಾಯಂಕಾಲ .

ಅಲ್ಲ ಎಷ್ಟು ರ, ಅಲ್ಲ ಎಷ್ಟು ದಿನ ರಜೆ ಕೊಟ್ಟಿದ್ದಾರೆ ಅಂತ ಕೇಳಿದ್ದು? ನಮ್ಗೆವಾ, ನಮ್ಗೆ ಹತ್ತು ದಿವಸ ಕೊಟ್ಟಿದ್ದಾರೆ. Okay ಹೌದಾ. ಹಾ ಹಾಗೆ . ಮತ್ತೆ ಮನೆಯಲ್ಲೆಲ್ಲ ಹೇಗಿದ್ದಾರೆ? ಹಾ ಎಲ್ಲ ಸೌಖ್ಯ, ನಿಮ್ದು? ನಮ್ದುಸ ಸೌಖ್ಯ. ಹೌದಾ ಎಲ್ಲರಿಗೆಸ wish ಮಾಡಿ ಇದು wish ಮಾಡಿದೇನೆ ಅಂತ ಹೇಳಿ. ಹಾ ಆಯ್ತಾಯ್ತು. ನಿಮ್ಮ ಮನೆಯಲ್ಲಿಸ ಹೇಳಿ.

ಆಯ್ತ್ ಸರಿ ಆಯ್ತ್.

ಆಯ್ತ್ ಹಾಗಾದ್ರೆ ಇಡುದಾ ಕೆಲಸ ಉಂಟು ಸ್ವಲ್ಪ. ಹೌದಾ, ಸರಿ ಸರಿ okay ಹಾ bye ..

ನಾನು ಇಂದು Cricket ನ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಇದು Cricket ಬಂದ್ಬಿಟ್ಟು ಇದು ಜನಪ್ರಿಯ ಆಟಗಳಲ್ಲಿ ಒಂದಾಗಿದೆ. ಇದು ಹದಿಮೂರನೇ ಶತಮಾನದಲ್ಲಿ ಇದು ಮೊದಲಿಗೆ England ನಲ್ಲಿ start ಆಯ್ತು ಇದು ಮೊದಲಿಗೆ ಮಕ್ಕಳ ಆಟವಾಗಿತ್ತು ಇದನ್ನು ಮಕ್ಕಳು ಈ ಸಿಕ್ಕ ಸಿಕ್ಕ ಕೋಲುಗಳಲೆಲ್ಲ ಆಡ್ತಿದ್ರು ಇದು ಹೀಗೆವೆ ಮೊದಲು ಮಕ್ಕಳಿಂದ ಶುರು ಆದ ಆಟ ಹದಿನಾರನೇ ಶತಮಾನದಲ್ಲಿ ಇದು ದೊಡ್ಡವರಿಗೆ famous ಆಗ್ಲಿಕ್ಕೆ ಗೊತ್ತಾಗಿ famous ಆಗ್ಲಿಕ್ಕೆ start ಆಯ್ತು. ಇದು England ನಲ್ಲಿ ಹದಿನಾರನೇ ಶತಮಾನದಲ್ಲಿ ಎಷ್ಟು famous ಆಗಿತ್ತಂದ್ರೆ ಇದನ್ನು ರಾಜ ಮಹಾರಾಜರು ಕೂಡ ನೋಡ್ಲಿಕ್ಕೆ ಬರ್ತಿದ್ರಂತೆ, ಹೀಗೆ ಈ Cricket ಆ ಹದಿನಾರನೇ ಶತಮಾನದಲ್ಲಿ ಮಕ್ಕಳೆಲ್ಲ Church ಗೆ college ಗೆ ರಜೆ ಮಾಡಿ ಆ ಈ Cricket ಅನ್ನು ನೋಡ್ಲಿಕ್ಕೆ ಬರ್ತಿದ್ರು, ಹೀಗೆ ಈ Cricket famous ಆಗ್ತಾ ಆಗ್ತಾ ಆ ಹತ್ತೊಂಬತ್ತನೇ ಶತಮಾನದಲ್ಲಿ ಅಂತಾರಾಷ್ಟ್ರೀಯ Cricket ಆಗಿ ಅಂತಾರಾಷ್ಟ್ರೀಯ Cricket match ಮೊದಲಿಗೆ Australia ದ್ದು England ನ ವಿರುದ್ಧ ಆಡಲಾಯಿತು ಇದರಲ್ಲಿ Australia ನಲ್ವತ್ತೈದು run ಗಳಿಂದ ಜಯವನ್ನು ಸಾಧಿಸಿತು. ಹೀಗೆ ಇದರ Cricket ನ ಇತಿಹಾಸ ತುಂಬಾ ಪುರಾತನವಾಗಿದೆ ಮತ್ತೆ ಇದರ ನಂತರ ನಮ್ಮ ಭಾರತದ Cricket ನ ಇತಿಹಾಸ ನೋಡುವುದಾದರೆ, ಅಹ್ ಹತ್ತೊಂಬತ್ತನೇ ಇಪ್ಪತ್ತನೇ ಶತಮಾನದಲ್ಲಿ ಇದು ಭಾರತದ Cricket ನ ಇತಿಹಾಸ ಶುರು ಆಗ್ತದೆ. ಇದು ಮೊದಲು British ನವರೇ ಭಾರತದಲ್ಲಿ Cricket match ಅನ್ನು ಆಡಿದ್ರು ನಂತರ ಭಾರತೀಯರು ಕೂಡ ಆಡ್ಲಿಕ್ಕೆ ಶುರು ಮಾಡಿದ್ರು ನಂತರ ಮೊದಲಿಗೆ ಭಾರತದ Cricket ತುಂಬಾ ಭಾರತವು ಸೋಲನ್ನು ಕಾಣ್ತದೆ ಆ ಐವತ್ತು ವರ್ಷಗಳ ಸತತ ಸೋಲಿನ ನಂತರ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ, ಆ ಇದು ಭಾರತ ODI World Cup ಅನ್ನು ಗೆಲ್ತದೆ ನಂತರ ಆ ಎರಡು ಸಾವಿರದ ಏಳರಲ್ಲಿ T twenty World Cup ಅನ್ನು ಗೆಲ್ತದೆ. ನಂತರ ಎರಡು ಸಾವಿರದ ಹದಿಮೂರಲ್ಲಿ ಹನ್ನೊಂದ್ರಲ್ಲಿ ಆ ODI World Cup ಅನ್ನು ಗೆಲ್ತದೆ. ಈ Cricket ನ ಇತಿಹಾಸ ತುಂಬಾ ಚೆನ್ನಾಗಿ ಈ Cricket ಆ ಇಷ್ಟ ಆಗುವಾ game ಆಗಿದೆ. ಈಗ ಇದರಲ್ಲಿ IPL ಅಂತ ಕೂಡ ಬಂದಿದೆ ಈ IPL ನ ಇತಿಹಾಸ ಎರಡು ಸಾವಿರದ ಎಂಟರಲ್ಲಿ ಈ IPL ಶುರು ಆಗ್ತದೆ. ಇದರಲ್ಲಿ ಆ Mumbai Indians ಐದು trophy ಅನ್ನು ಗೆದ್ದಿದ್ರೆ Chennai Super Kings ನಾಲ್ಕು trophy ಅನ್ನು ಗೆದ್ದಿದೆ. ಇದರಲ್ಲಿ ನನ್ನ favourite team ಬಂದ್ಬಿಟ್ಟು RCB ಆ RCB ಯಲ್ಲಿ ವಿರಾಟ್ ಕೊಹ್ಲಿಯವರು captain ಆಗಿದ್ದಾರೆ. ಆ Chennai ಯಲ್ಲಿ ಆ ಧೋನಿಯವರು ಈ Chennai ಮತ್ತು RCB ಯವರ ನಡುವೆ ಇದು ಆ ಏನು ಹೇಳ್ತಾರೆ ಅದಕ್ಕೆ ಪೈಪೋಟಿ ತುಂಬಾ ಇರ್ತದೆ ಆ ಇದರಲ್ಲಿ RCB ಇನ್ನು ಒಂದು trophy ಯನ್ನು ಕೂಡ ಗೆದ್ದಿಲ್ಲ. ಆ ವಿರಾಟ್ ಕೊಹ್ಲಿಯವರ ಬಗ್ಗೆ ಹೇಳುದಾದ್ರೆ ವಿರಾಟ್ ಕೊಹ್ಲಿಯವರು ನನ್ನ favourite batsman ಇವರು ತುಂಬಾ run ಗಳನ್ನೂ ಗಳಿಸಿದ್ದಾರೆ. ಆ ಇವರು two thousand sixteen ಇಂದ ಆ twenty twenty ತನಕ captain Indian captain ಆಗಿದ್ದಾರೆ. ಮತ್ತೆ RCB captain ಕೂಡ ಆಗಿದ್ದಾರೆ ಆದ್ರೆ ಒಂದು ವರ್ಷದ ಹಿಂದೆ ಬೇರೆಯವರು ಈಗ captain ಆಗಿದ್ದಾರೆ ಫಾಫ್ ಡು ಪ್ಲೆಸಿಸ್ ಅಂತ. ಹೀಗೆ ಈ Cricket ನ ಇತಿಹಾಸ ತುಂಬಾ ಆ ಪುರಾತನವಾಗಿದೆ ಮತ್ತೆ ಈ Cricket ಅನ್ನುವಂತದ್ದು ತುಂಬಾ ಪ್ರಸಿದ್ದಿಯಾಗಿದೆ. ಇದಕ್ಕೆ fan following ತುಂಬಾ ಇದೆ ಆ ಜಗತ್ತಿನಲ್ಲಿಯೆ ಒಂದು ಒಳ್ಳೆ fan following ಇದ್ದಾರೆ.

ನಾನ್ ಬದಾಮಿ ಅಲ್ಲಿದ್ದೆ ನೋಡ ನೀನ್ ಎಲ್ಲಿದ್ದಿ?

ಹಾ ಅರಾಮ ಅದಾರ. ನಿನ್ನ ಮಗ್ಳ ಹೆಂಗಿದಾಳ . ಅರಾಮಿದಾಳ ಕುಣ್ಕೊಂಡ್, ಆಡ್ಕೊಂಡ್ .

ಅದ್ಕೆ ನಂಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು.

ಈಗಾ ಮದ್ವೆಗೆ ಅದು. saree ದು ಡಿಸೈನ್ಸ್ ಎಲ್ಲಾ ಮಾಡ್ತಾರ .

ಆಮ್ಯಾಲೆ blouse ಗೆಲ್ಲಾ ವರ್ಕ್ ಹಾಕ್ಸೋದು.

ಆ ಗುಚ್ಚ್ ಕಟ್ಟೋದು, ಈ ತರದ ಎಲ್ ಸ್ವಲ್ವ ಏನಾದ್ರೂ ನಿಂಗ ಗೊತ್ತಾಗಬೋದಾ ಹುಬ್ಳೀಲಿ.

ಹಾ ಗೊತ್ತಲ್ಲ, ನಾನೇ ಮಾಡ್ತೀನೆಲ್ಲಾ.

Saree work ಅಂತ್ಹೇಳಿ. blouse ಗೆ. ಕಸೂತಿ. work ಬಂದೇತಲಾ ನಾನೇ ಮಾಡ್ತೀನಿ. ರಾತ್ರಿ ನಿಶ್ಚಿತಾರ್ಥ ಇರತ್ತಲ್ಲ, ಒಂದ್ ಸ್ವಲ್ಪ light colour work ಹಾಕುಸ್ಕೊಂತರ.

ಆಮ್ಯಾಲ್ ಮೂರ್ತಕ್ ಸ್ವಲ್ಪ combination colour ಹಾಕುಸ್ಕೊಂತರ. ಏ reception ಗೇನ ಐತಲ್ಲಾ ಸ್ವಲ್ಪ grand work ಹಾಕಸ್ಕೋತಾರ.

ಮೇಹಂದಿ ಹಾಕದಿಲ್ಲ, ಯಾಕ ಮೆಹಂದಿ ಶಾಸ್ತ್ರಕ್ಕೆಲ್ಲ ಬಾಳ ಮೆಹಂದಿ ಹಚ್ಚೋದು function ಮಾಡೋದು ಇರುತ್ತಲ್ಲ time ಸಿಗೋದಿಲ್ಲಾ . ಛತ್ರದೋರದು ಏನಾದ್ರೂ ಗೊತ್ತಿದಾರಾ ನಿಂಗೆ, ಅಂದ್ರೆ ಅದು ಆ ಈ ಕಾರ್ಯಕ್ರಮ ಎಲ್ಲಾ ಆಯೋಜಿಸ್ತಾರಲಾ.

ಮೇಹಂದಿ ಕಾರ್ಯಕ್ರಮ ಹಾ ಮಧ್ಯಾನಕ್ ಇದು, ಸಾಯಂಕಾಲಕ್ ಇದು ಅಂತ ಎಲ್ಲ ಏನಾದ್ರು.

ನಾನು ನನ್ ಇನ್ನೊಬ್ಬಳು ಸ್ನೇಹಿತೆ ಇದಾಳಾ, ಅವ್ಳು ಸೇರಿ ನಾವ್ ಮಾಡ್ತೇವ್ ಅದ್ನಾ.

ಹಂಗೇನಾದ್ರೂ ಬೇಕಪಾ ಅಂದ್ರ, ನಿಮ್ ಮದ್ವೇದು. starting ಎಲ್ಲಿಪಾ ಅಂದ್ರ ಮದ್ವಿ ಮಂಟಪಕ್ ಹೋಗವ~ ಹೋಗೋದ್ರಿಂದ್ ಗಂಡನ್ ಮನಿಗೆ ಹೋಗೋ ವರೆಗೆನೂ ಎರಡ್ ದಿನದ್ package ಅವ್ರು ಹೊಂದಸ್ಕೋತಾರ್ ನಿಮಗ. ಹಾ ಹಾ ಹಾ. ಮಾಡ್ತೀರಾ?

ಯಾಕಂದ್ರೆ ಅದೇ ಬೇಕಿತ್ತು. ನನ್ನ ಅಕ್ಕನ ಮದ್ವೆಯಾಗೆ ಸ್ವಲ್ಪ ಎಲ್ಲಾ ಚೆನ್ನಾಗಿರೋ plans ಮಾಡ್ತೀದಿನಿ. ಹಾ ಒಂದ್ ದಿನಾ ಮೆಹಂದಿ ಹಾಕ್ಬೋದು, ಒಂದ್ ದಿನಾ ಅ ಹರಿಷಿನಕ್ हल्दी ಮಾಡ್ಕೋಬೋದು.

ಹಾ ಒಂದ್ ದಿನಾ bridal ಅಂತ ಮಾಡ್ಕೋಬೋದು, ನಾಲ್ಕ್ ದಿನಾ, ಐದ್ ದಿನಾ ನೀವೇನಾದ್ರೂ ಮಾಡ್ಕೋಬೋದು.

ಅದ್ರಲ್ಲೇನಂದ್ರ ನೃತ್ಯ ಮಾಡೋರು, ಸಂಗೀತಾ ಹಾಡೋರು.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

ನಮ್ ಇನ್ನೊಬ್ಳ ಸ್ನೇಹಿತೆ ಸಂಗೀತ ಶಾಲೆ ಕಲಿಸ್ತಾಳ, ಬೇಕಂದ್ರ ಅವಳ ನಂಬರ್ ನಿಮ್ಗ್ ಕೊಡ್ತೇನಿ.

ಆದ್ ಯಾವ ಶಾಸ್ತ್ರಕ್ ಯಾವ್ದ್ song ಹಾಡಾ ಹಾಡ್ ಬೇಕನ್ನೋದ್ ನಿಮ್ಗ್ ಹೇಳ್ ಕೊಡ್ತಾರ ಆ time ಗೆ.

ನೃತ್ಯ ಬೇಕಂದ್ರ ನೃತ್ಯಾನೂ ಹೇಳಕೊಡ್ತಾರ್ ಅವರು.

ಅಯ್ಯೋ ಬಾಳ್ ಛಲೋ ಆತ್ ನಿನ್ contact . ಎಲ್ಲಾ ಮಾಹಿತಿ ಸಿಗ್ತಾ ಇದೆ. . ಹಾ. ಒಬ್ಬರ್ಕೊಬ್ಬರು ಮಾತಾಡಾಕ್ ಅಗೋದಿಲ್ಲಾ. ಇಂತಾ time ದಾಗ ಸಂದರ್ಭ ಬಂದಾಗ ಏನೋ ಮಾತಾಡೋಕ್ ಬಂದಾಗ ಮಾತಾಡೋದ್. ಅದರಲ್ಲೂ ಈ ನೀವೆಲ್ಲಾ ಹುಬ್ಳೀಲಿ ಇರತಿರಲ್ಲಾ ಅಲ್ಲೇಲ್ಲಾ.

ಹಾ ಸಿಗತ್ತೆ, ಆಮ್ಯಾಲ್ ನಾನು makeup ಉ ಮಾಡ್ತೇನಿ. ನಾನ್ parlor open ಮಾಡಿದಿನೀಗ.

ಹಾ ಇವಾಗೆಲ್ಲಾ ಸೌಂದರ್ಯದ್ .